ಫೋಟೋ ನಾಗ ಈ ಬಿಲ್ಡಿಂಗ್ ಒಂದು ಕೇಂದ್ರ ಅದ ಯಾವುದು ಅಂದ್ರೆ ಜಿಲ್ಲಾ ಪಂಚಾಯತ್ ಅಧಿಕಾರದ ಒಂದು ಕೇಂದ್ರ ಅದ ಬೀದರು.

ಮತ್ತಿಲ್ಲಿ ತಿಂಡಿ ತಿನಿಸುಗಳು ಮತ್ತೆ ನೀರಿನ ಬಾಟಲ್ ಎಲ್ಲ ಕಾಣಿಸುತ್ತದೆ ಪಾರ್ಕಿಂಗ್ ಅಂತ ಬರ್ದಿಂದಾದಾ.

ಇದರ್ ಮ್ಯಾಲ ಒಂದು ಸಂಕೇತ ಆದ ಕೇಂದ್ರ ಬಸ್ ನಿಲ್ದಾಣ ಬೀದರ್ ಸೆಂಟ್ರಲ್ ಬಸ್ ಸ್ಟೇಷನ್ ಬೀದರ್ ಅಂತ ಅಂದಿ ಬರ್ದಿನ್ದದ.

ಮತ್ತು ಇಲ್ಲೊಂದು ಆಟೋ ದೇವಾಲಯ ಎರಡು ಮೂರು ಆಟೋ ಅವಾ ಮತ್ತಿದು ಮುಸ್ಲಿಮ್ ಅವರದು ದೇವಾಲಯ ಮಸೀದಿ ಅದ.

ಇಲ್ಲಿ ಫ ಆ ಹಳದಿ ಬಣ್ಣದ್ ಒಂದು ಬೋರ್ಡ್ ಅದ ಅದ್ರ ಮ್ಯಾಲ ಇಂಟರ್ನ್ಯಾಷನಲ್ ದು ಡಿಸ್ಕೌಂಟ್ ಆಫರ್ ಎಲ್ಲ ಬರ್ದಿಂದ್ ಅ --

ಇಲ್ಲಿ ಹಲವಾರು ಗಾಡಿಗಳು ನಿಂತಿಂದವ ಮತ್ತೆ ಇಲ್ಲಿ ಹಲವಾರು ಜನ ಓಡಾಡ್ಲತರ.

ಇಲ್ಲಿ ಬಹಳಷ್ಟ ಜನ ತಮ್ಮ ಗಾಡಿಗಳನ್ನು ಹಿಡಿದುಕೊಂಡಿ ಅ ಸೇತುವೆ ಮ್ಯಾಲಿಂದ್ ಹೋಗ್ಲಾತಾರ ಮತ್ ಆಕಡಿ ಇಂದ ಇಕಡಿ ಹೊಂಟಾರ ಇಕಡಿಯಿಂದ ಆಕಡೆ ಹೋಗ್ಲಾತಾರ.

ಈ ಚಿತ್ರದಾಗ ಮಹಿಳೆಯರಿಗೆ ಅವಶ್ಯಕತೆ ಇರುವಂತಹ ಎಲ್ಲಾ ಆ ವಸ್ತುಗಳಿರುವಂತಹದ್ದು ನೋಡಬಹುದು ಇದು ಜನರಲ್ ಸ್ಟೋರ್ ಅಂತಂದು ಹೇಳ್ಬಹುದು.

ಈ ಚಿತ್ರದಾಗ ಅ ಸಣ್ ಸಣ್ ಬಾಲಕರು ಕೊಕ್ಕೋ ಆಟ ಆಡಲತ್ತಾರ ಎಂಟು ಜನ ಟೋಟಲ್ ಅ ಕೆಳಗ ಕುಂತಾರಾ.

ಈ ಚಿತ್ರದಾಗ ಇದೊಂದು ಹಣ್ಣು ಮತ್ತು ತರಕಾರಿದು ಅಂಗಡಿ ಅದ.

ಮತ್ತ ವಿವಿಧ ರೀತಿಯಾದಂತಹ ಸಂತರ ಮತ್ತ ಅ ಕಸಬರಿಕೆ ಮತ್ ಇಲ್ ಒಂದು ಚೀಲ ಅದ ವಿವಿಧ ರೀತಿಯ ಹಣ್ಣುಗಳು--

ಮ್ಯಾಲೆಲ್ಲ ಬಣ್ಣ ಬಣ್ಣದ ಲೈಟಿಂಗ್ಸ್ ಅವಾ ಮತ್ತು ಹೊಗಳವ ಲೈಟ್ ಗೋಳವ ಮತ್ತೆ ಇಲ್ಲೊಂದು ಕೆಂಪು ಬಣ್ಣದ ಕುರ್ಚಿಯಾದ.

ಚಿತ್ರದಗ ಇಲ್ಲಿ ಒಂದು ರೋಡ್ ಅದ ಮತ್ ಇಲ್ಲೊಂದು ದೋಣಿ ಅದ ಅದ್ರ ಮೇಲೆ ನಫೀಸಾ ಜಹಾನ್ ಅಂಥ ಬರ್ದಿಂದದ.

ಮತ್ತಿದು ಕಾಂಪೌಂಡ್ ಆದ ಇಲ್ ಸುತ್ತ ಎಲ್ಲಾ ಗಿಡ ಗೊಳ್ ಅವ ಎಲ್ಲಾ ಹಸಿರ್ ಕಲರ್ ದು.

ಮತ್ತ ಮ್ಯಾಲೆಲ್ಲ ಬಹಳಷ್ಟು ಚಲೋ ಕಟ್ಟಿಂದ ಇದು ಮೇಬಿ ಗಣಪತಿ ಅವರದು ಗುಡಿ ಅದ.